ಇದೇನಿದು ಕಿರಾಣಿ ಅಂಗಡಿ ಕಂಡಗ್ ಕಾಂತೈತಿ ಏನ್ ಹೋಲಅ ಸೇಲ್ ಅಂಗಡಿ ಐತೊ ಗೊತ್ತಿಲ್ಲಾ ಆದ್ರಾ ಏನೋ ಬಾಳ್ ಸಾಮಾನ್ ಇದವ್ ಇದ್ರಗ್ ಪ್ಯಾಕೆಟ್ ಪ್ಯಾಕೆಟ್ ಮಾಡಿ ಇಟ್ಟಾರ್.

ಕರೀದ್ ಗಿಟಾರ್ ಆಯ್ತಿ ಚೇರ್ ಆಯ್ತಿ ಒಂದ್ ಟೇಬಲ್ ಆಯ್ತಿ ಬಾಟ --

ಬಾಗು ಸಿಂಗ್ ಟವರ್ ಪೇಡಾ ಅಂತ ಬರದರ್ ಮತ್ತ --

ಏನ್ ಅಪ್ಪಾ ಈದ್ ಏನ್ ಜಾತ್ರಿದೈತೋ ಏನೋ ಪಾರ್ಟಿ ಮಾಡಕ್ ಹೋಗ್ಯಾನ ಇನ್ ಬರ್ತ್ ಡೇ ಏನ್ ಆಯ್ತೋ ಫಕ್ಷನ್ ಏನಾರ್ ಇರಬಹುದು ಏನೋ.

ಅವ್ವ ಇದೇನಿದು ಆಫೀಸ್ ಕಂಡಂಗ್ ಕಾಣಕತೈತಿ ನಾಕ್ ಮಂದಿ ಕುಂತರ್ ಒಬ್ಬವೆನ್.

ಅಅ ಹೇಳ್ಕೊಡತ್ತನ ಒಂದ್ ಲೈಟ್ ಬಿಟ್ಟರಲ್ಲಿ ಅಲ್ಲಿ ಏನೋ ಕಾಣಕತೈತಿ ಅದನ್ನೆನೋ ಅವ್ರ ಹೇಳತ್ತನ ಒಬ್ಬವ್ ಅದರ್ರಲ್ಲಿ --

ಕಾರ ಒಂದು ನಿಂತೈತಿ ಏನೆ ಇದು ಮ್ಯಾಲೆ ಮೊಡರ ಕಪ್ಪಕಪ್ಪಗದು ಅದವ್ವ ಇತ್ತಗೊಂದು ಕರಿದು ಕಾರ ನಿಂತೈತಿ ಅತ್ತಗೊಂದು --

ಅವ್ವ ಇದೇನಿದು ಉದ್ದಕ್ ಕಾಣಕತೈತಿ ಕಪ್ಪಗೈತಿ ಬಿಳಿದ್ ಒಂದು ಬಣ್ಣ ಹಚ್ಚಾರ್ ಕೆಳಗ್ ಹಚ್ಚಕ್ ಗಿಚ್ಚ ಕ್ ಇದಕ್.

ಒಂತರ ಗುಡಿ ಸಣ್ಣ ಗುಡಿ ಇದಂಗ್ ಅಯ್ತಿ ಅತ್ತ ಕರ್ರ್ ನೀಲಿ ಕಲರ್ ಮೋಡ ಆದಂಗ್ ಆಗೈತಿ ಗಿಡನು ಕರ್ ಕರ್ ಕಾಣಕತ್ತವು ಇತ್ತಾಗ ಮುಂದರ --

ಇನ್ ಒಳಗ್ ಯಾವ್ ಗುಡಿ ಆಯ್ತೆನೋ ಅಷ್ಟೊಂದು ಚಂದ್ ಕಾಣವಲ್ದು ಇಲೊಬ್ಬವ್ ನಿಂತನ್ ಕರಿ ಕಲರ್ ಅಂಗಿ ಹಾಕೊಂಡು.

ನೀಲಿ ಕಲರ್ ಪೇಂಟ್ ಹಚ್ಚಾರ್ ಬಿಳೀದ್ ಒಂದ್ ಸುಣ್ಣ ಬಳದರ ಅನ್ನಂಗ್ ಕಾಣಕತ್ತವ.

ಆದ್ರೆ ಈವ ಏನೋ ಪುಡಿ ಉದ್ರಸಕತ್ತನ್ನ್ ಏನ್ ಮಾಡಕತ್ತನ ಏನ್ ಬೀಜ ಹಾಕಕತ್ತನ.

ಇಲ್ಲಿ ಏನೋ ಕರ್ ಕೈಯಿ ಕಾಣಕತೈತಿ ಅತ್ತಗ ಏನೋ ಬೆಳ್ಳ ಬೆಳ್ಳಗ ಕಾಣಕತೈತಿ ಗಿಡ ಇಶಿಷ್ಟ ಎತ್ರ ಅದಾವು ಟೊಮೆಟ ಇನ್ನು ಹಾಕತ್ ಈಗ ಹಾಕತ್ ಏನೋ .

ಅತ್ತ ಏನೋ ಶೋ ಕೇಸ್ ಸಾಮಾನ್ ಅದಾವು ಇತ್ತಾಗ ಎರಡ ಚೇರ್ ಅದಾವು ಏನ್ ಏನೋ ಇದೆ ಇದು ಬೆಳ್ಳಗ ಕಲ್ಲ ಅದಾವು.

ಓ ಇದೇನಿದು ಕಾಡ್ ಇದಂಗಯ್ತಿ ಯಾರೋ ಒಬ್ಬವ್ ಕೈಯಿಂದ ಕಂಡಂಗ್ ಕಾಣಕತೈತಿ ಹೂವಾ ಹಿಡದನ್ ಬಿಳಿದ್ .

ಯಪ್ಪಾ ಎಂತ ಕಾಲೇಜ್ ಆಯ್ತ ಯಪ್ಪಾ ಇದು ಹಸುರ್ ಗಾರ್ಡನ್ ಆಯ್ತಿ ದೊಡ್ಡ ಬಿಲ್ಡಿಂಗ್ ಆಯ್ತಿ.

ಏನಿದು ಬಸ್ ಸ್ಟಾಂಡ್ ಮಸ್ತ್ ಆಯ್ತಲ್ಲಾ ಇದು ಯಾವುರು ಬಸ್ ಸ್ಟಾಂಡ್ ಆಯ್ತೆನೋ ಇದು. ಹುಬ್ಬಳಿ ಬಸ್ ಸ್ಟಾಂಡ್ ಏನೋ ದಾರವಾಡ ಬಸ್ ಸ್ಟಾಂಡ್ .

ಇದೇನಿದು ದೊಡ್ಡದೊಂದು ಬಿಲ್ಡಿಂಗ್ ಆಯ್ತಿ ಬ್ಯಾಂಕ್ ಕಂಡಂಗ್ ಕಾಣತೈತಿ ಬ್ಯಾಂಕ್ ಅಂತ ಬೋರ್ಡ್ ಹಾಕ್ಯಾರ್ ಇತ್ತಗೊಂದು ಎ.ಟಿ.ಎಮ್ ಆಯ್ತಿ.

ಇತ್ತಗೊಂದು ಹೋಟೆಲ್ ಆಯ್ತಿ ಇತ್ತಗೊಂದು ಪಾನ್ ಶಾಪ್ ಇದ್ದಂಗ್ ಆಯ್ತಿ ಮ್ಯಾಲ್ ಒಂದು ಕರ್ನಾಟಕ ಬ್ಯಾಂಕ್ ಅಂತ ಆಯ್ತಿ ಇಲ್ಲಿ ಬೋರ್ಡ್ ಹಾಕ್ಯಾರ್ .

ದೊಡ್ದ್ ಒಂದ್ ಬಿಲ್ಡಿಂಗ್ ಆಯ್ತಿ ಇಲ್ಲೊಬ್ಬವ್ ನಿಂತನಾ ನಾಕೈದು ಗಾಡಿ ನಿಂತವು ಒಬ್ಬವ್ ಏ.ಟಿ.ಎಮ್. ಅಂಗಡಿಯಾಗ್ ನಿಂತನ.

ಇಲ್ಲೊಬ್ಬವ್ ಗಾಡಿ ಮೇಲೆ ಕುಂತು ಮಾತಾಡಹತ್ತನ್ ಫೋನ್ ನಗ್ ಇಲ್ಲೊಬ್ಬನು --

ಅಯೋಯಪ್ಪಾ ಪ ಜಿಂಕಿ ಎಲ್ಲಾ ಒಂದು ಇದ್ರಗ್ ಬಲೆಗ್ ಹಾಕದಂಗ್ ಇಟ್ಟಬಿಟ್ಟರ್ ಪಾಪ ಕಾಡ್ ನಾಗಿಂದ ಹಿಡಕೊಂಡ್ ಬಂದು ಯಾ ಝೋವ್ ಆಯ್ತೆನೋ ಇದು --